ಮತ್ತೆ ಏಳು ಜನ ಮಹಿಳೆಯರು ಯೋಗಸನ ಮಾಡುತ್ತಿದ್ದಾರೆ.

ಒಂದು ಬ್ಲಾಕ್ ಕಲರ್ ಕಾರ್ ಕಾಣುತ್ತಿದೆ.

ಒಬ್ಬ ಕಾರ್ ವಾಶ್ ಮಾಡುವ ಮನುಷ್ಯ ಕಾಣುತ್ತಿದ್ದಾನೆ.

ಕಾರ್ ನ ಇಂಡಿಕೇಟರ್ ರೆಡ್ ಕಲರ್ ಕಾಣುತ್ತಿದೆ.

ವೈಟ್ ನೆಲ ಕಾಣುತ್ತಿದೆ ಅರ್ಧ ಬೈಕು ಕಾಣುತ್ತಿದೆ.

ಟ್ಯಾಬ್ಲೇಟ್ಸ್ ಡಬ್ಬಿಗಳು ಕಾಣುತ್ತಿದೆ ಔಷಧಿ ಬಾಟಲ್ ಗಳು ಕಾಣುತ್ತಿವೆ.

ಬಿಳಿ ಮತ್ತು ಕೆಂಪು ಬಣ್ಣ ಹೊಂದಿರುವ ಹೂ ಕಾಣುತ್ತಿದೆ.

ಮನೆಯ ಪಕ್ಕ ಸಸಿಗಳು ನೆಟ್ಟಿರುವುದು ಕಾಣುತ್ತಿದೆ.

ಬುಲೋರಗಳ್ ಕಾಣುತ್ತಿವೆ ರಸ್ತೆ ಕಾಣುತ್ತಿದೆ ವೈಟ್ ಗೋಡೆ ಕಾಣಿಸುತ್ತಿದೆ.

ಸಕ್ಕರೆ ಪಾಕವನ್ನು ತುಂಬಿಕೊಂಡ ಜಿಲೇಬಿ ಕಾಣುತ್ತೇವೆ.

ಸಿ_ಸಿ ಕ್ಯಾಮೆರಾ ಕಾಣುತ್ತಿವೆ ಲೈಟ್ ಗಳು ಕಾಣುತ್ತಿವೆ.

ವಿವೋ ಫೋನು ಗಳು ಕಾಣಿಸುತ್ತವೆ ಒಪ್ಪೋ ಫೋನು ಗಳು ಕಾಣಿಸುತ್ತವೆ.